ಇಲ್ಲಿ ನಮ್ಮಗೆ ಲಾಡ್ಜ್ ಕಾಣಸ್ತಿದೆ ಲಾಡ್ಜ್ ಹೆಸ್ರು ಎಸ್_ಆರ್_ಎಸ್ ಹೋಮ್ ಅಂತ ಆ ಲಾಡ್ಜ್ ಕೆಳಗಡೆಗೆ ನಮ್ಮಗೆ ಒಂದು ಹೋಟೆಲ್ ಕೂಡ ಕಾಣಸ್ತಾ ಇದೆ ಹೋಟೆಲ್ ಅಭಿರುಚಿ ಅಂತ ಪಕ್ಕದಲಿ ಒಂದು ಬ್ಯಾಂಕ್ ಇದೆ ವೀರಶ್ಯವ ಬ್ಯಾಂಕ ಅಂತ.

ಫ್ಲೆಕ್ಸ್ ಹಾಕಿದರೆ ಅದು ಕಲ್ಬುರ್ಗಿ ಜಿಲ್ಲಾ ಪೊಲೀಸ್ --

ಈ ಪ್ರಾವಿಷನ್ ಅಥವಾ ಕಿರಾಣಿ ಅಂಗಡಿ ನಮ್ಮ ರಾಯಚೂರಿನ ಪಟೇಲ್ ಗುಂಜನಲ್ಲಿದೆ ಅದು ನಂಬರ್ ಬಂದು ಐವತ್ ಎರಡು.

ಅದು ಬೋರ್ಡಿಂಗ್ ಆಂಡ್ ಲೊಡ್ಜಿಂಗ್ ಕೂಡ ಕೊಡತ್ತಾ ಇದೆ ಅದ್ರ ಹೆಸ್ರ ಬಂದು ಸೃಷ್ಟಿ ಬೋರ್ಡಿಂಗ್ ಆಂಡ್ ಲೊಡ್ಜಿಂಗ್ ಅಂತ ಇಲ್ಲಿ ಒಂದು ಬೈಕ್ ಪಾರ್ಕ್ ಮಾಡಿದಾರೆ ಮತ್ತೆ ಸೈಡ ಲ್ಲಿ ಒಂದ ಪೆಟ್ಟಗೆ ಅಂಗಡಿ ಇದೆ.

ಸೋಫಾ ಸೆಟ್ ಗಳನ್ನ ಹಾಕಿದರೆ ಊಟ ಮಾಡ್ಲಿಕೆ ಆ ಕಡೆ ಮತ್ತೆ ಡೆಕೋರೇಷನಿಗೋಸ್ಕರ ಫ್ಲವರ್ ಪೊಟ್ ಇಟ್ಟು ಹೂ ಇಟ್ಟಿದರೆ.

ಈ ಗ್ರಂಥಾಲಯದ ಒಳಭಾಗದಲ್ಲಿ ಸುಮಾರು ರ್ಯಾಕು ಗಳನ್ನು ಇಟ್ಟಿದ್ದಾರೆ ಆ ರ್ಯಾಕು ಗಳ ತುಂಬಾ ಪುಸ್ತಕಗಳನ್ನು ಜೋಡಿಸಿದ್ದಾರೆ ನಮ್ಗೆ ಕಾಣಸ್ತಾ ಇದೆ.

ಇದರ ಸುತ್ತಮುತ್ತ ತುಂಬ ಗಿಡಗಳು ಬೆಳೆದಿವೆ. ಬೆಳೆ ಗಿಡಗಳು ಮತ್ತೆ ಕಲ್ಲು ಮಣ್ಣು ಕಾಣುತ್ತಿದೆ.

ಇದು ಕೂಡ ಗ್ರಂತಾಲಯದ ಒಳಬಾಗವಾಗಿದೆ ಈ ಗ್ರಂತಾಲಯದ ಒಳಬಾಗದಲ್ಲಿ ಕಿಟಕಿ ಪಕ್ಕ ರ್ಯಾಕ್ ಗಳನ್ನ ಜೋಡಸಿದರೆ ಆ ರ್ಯಾಕ್ ಗಳಲ್ಲಿ --

ಇಲ್ಲಿ ನಮಗೆ ಒಂದು ಕಟ್ಟಡ ಕಾಣಿಸ್ತಾ ಇದೆ. ಆ ಕಟ್ಟಡದ ಮೇಲೆ ಒಂದು ಬೋರ್ಡ್ ಬಂದಿದೆ. ಆ ಬೋರ್ಡ್ ಮೇಲೆ ಗ್ರಂಥಾಲಯ ಲೈಬ್ರರಿ ಅಂತ ಬರೆದಿದೆ.

ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂ-ಹೂವಿನ ಹಾರಗಳನ್ನ ಹಾಕಿದ್ದಾರೆ ಅಕ್ಕಪಕ್ಕ ಕಾರ್ ಮತ್ತೆ ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ ಎದರಿಗೆ ಮರ ಕಾಣ್ತಾ ಇದೆ.

ಮತ್ತೆ ಅಲ್ಲಿ ಒಂದು ಮ್ಯಾಟ್ ಹಾಕಿದಾರೆ. ಕೆಂಪು ಕ ಬಣ್ಣದ ಮ್ಯಾಟ್ ಇದೆ. ಮತ್ತೆ ಹೋಗ್ತಾ ಒಳಗಡೆ ಆ ಕಡೆ ಕಿಟಕಿ ಕಾಣ್ಸುತ್ತೆ. ಎಡಗಡೆಗೆ ಹೋದರೆ ರಿಸೆಪ್ಶನ್ ಇದೆ.

ಅಥವಾ ಶೋ ವಸ್ತುಗಳು ಸಿಗುತ್ತೆ ಇದನ್ನ ಇಲ್ಲಿಂದ ನಾವು ಶೋ ಪೇಯಿಸ್ ಗಳನ್ನ ತಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಷೋಕಾಸ್ ಗೆ ಇಟ್ಟು ಅಲಂಕಾರ --

ಈ ಚಿತ್ರ ನಮ್ಗೆ ಜಿಮ್ನ ಒಳಭಾಗವನ್ನು ತೋರಸ್ತಾ ಇದೆ ಇಲ್ಲಿ ತ್ರೆಡ್ಮಿಲ್ಗಳನ್ನ ಸಾಲಾಗಿ ಜೋಡಿಸಿದಾರೆ ಇಲ್ಲಿ ನಾವು ಓಡ್ತಾಓಡ್ತಾ ನಮ್ಮ --

ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನ ಕರಗಿಸಬಹುದು ಹಾಗೆ ಆ ಜಿಮ್ ಅಲ್ಲಿ ಸುಸ್ತಾದಾಗ ಬಂದು ಕುತ್ಕೊಳ್ಳೋದಿಕ್ಕೆ ಚೈರ್ಗ ಳ್ ಹಾಕಿದ್ದಾರೆ ಅದು ನಮಗೆ ಕಾಣಿಸ್ತಿದೆ.